C ನಲ್ಲಿಯ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಎನ್ನುವುದನ್ನು ನಾವು ಕಲಿಯುವೆವು
ನಾವು ಇದನ್ನು ಒಂದು ಉದಾಹರಣೆಯ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಹಾಗೂ g ಕಂಪೈಲರ್ ನ 461 ನೇ ಆವೃತ್ತಿಗಳನ್ನು ನಾನು ಬಳಸುತ್ತಿದ್ದೇನೆ
ನಾವು ಎಕ್ಸೆಪ್ಷನ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಎಕ್ಸೆಪ್ಶನ್ ಎನ್ನುವುದು ಒಂದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವಾಗ ಉದ್ಭವಿಸುವ ಸಮಸ್ಯೆಯಾಗಿದೆ
ಇದು ಪ್ರೋಗ್ರಾಂ ಕಂಡುಹಿಡಿಯಬಹುದಾದ ರನ್ ಟೈಮ್ ಎರರ್ ಆಗಿದೆ
ನಾವು ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ನತ್ತ ನಡೆಯೋಣ
ಒಂದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವಾಗ ಉದ್ಭವಿಸುವ ಸಮಸ್ಯೆಗಳಿಗೆ ತೋರಿಸಿದ ಪ್ರತಿಕ್ರಿಯೆಯನ್ನು ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಎಂದು ಹೇಳಲಾಗುತ್ತದೆ
ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಎನ್ನುವುದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವದನ್ನು ಮುಂದುವರೆಸಲು ಅನುಮತಿಸುತ್ತದೆ
ಸಮಸ್ಯೆಯನ್ನು ಗುರುತಿಸಲು ಅದು ಸಹಾಯ ಮಾಡುತ್ತದೆ
ಮತ್ತು ಪ್ರೋಗ್ರಾಮನ್ನು ನಿಯಂತ್ರಿತ ರೀತಿಯಲ್ಲಿ ಅಂತ್ಯಗೊಳಿಸುತ್ತದೆ
ಎಕ್ಸೆಪ್ಶನ್ಸ್ ಗಳಲ್ಲಿಯ ಪ್ರಕಾರಗಳನ್ನು ನಾವು ನೋಡೋಣ
ಟ್ರೈ ಟ್ರೈ ಕ್ಯಾಚ್ ಕ್ಯಾಚ್ ಮತ್ತು ಥ್ರೋ ಥ್ರೋ
ನಾವು ಎರರ್ ಇರುವ ಸಾಧ್ಯತೆಗಳಿರುವ ಕೋಡನ್ನು ಟ್ರೈ ಬ್ಲಾಕ್ನಲ್ಲಿ ಇಡುತ್ತೇವೆ
ಆಗ ಅದು ಥ್ರೋ ಎನ್ನುವುದನ್ನು ಬಳಸಿ ನಿಭಾಯಿಸಲ್ಪಡುತ್ತದೆ
ಆನಂತರ ಕ್ಯಾಚ್ ಸ್ಟೇಟಮೆಂಟನ್ನು ಬಳಸಿ ಎಕ್ಸೆಪ್ಶನ್ ಅನ್ನು ಹಿಡಿಯಲಾಗುತ್ತದೆ
ಮತ್ತು ಆಗ ಅದನ್ನು ಪರಿಷ್ಕರಿಸಲಾಗುತ್ತದೆ
ಟ್ರೈ ಕ್ಯಾಚ್ ಮತ್ತು ಥ್ರೋ ಗಳಿಗಾಗಿ ಇರುವ ಸಿಂಟ್ಯಾಕ್ಸ್ ಹೀಗಿದೆ throw ಟ್ರೈ ಬ್ಲಾಕ್ ಮತ್ತು ಕ್ಯಾಚ್ ಬ್ಲಾಕ್ ಇಲ್ಲಿ ನಾವು ಆರ್ಗ್ಯುಮೆಂಟನ್ನು ಪಾಸ್ ಮಾಡುತ್ತೇವೆ
ಥ್ರೋ ಸ್ಟೇಟಮೆಂಟನ್ನು ಟ್ರೈ ಬ್ಲಾಕ್ ನಲ್ಲಿ ಸಹ ಬರೆಯಬಹುದು
ನಾವು ಒಂದಕ್ಕಿಂತ ಹೆಚ್ಚು ಟ್ರೈ ಕ್ಯಾಚ್ ಬ್ಲಾಕ್ ಗಳನ್ನು ಹೊಂದಿರಲು ಸಾಧ್ಯವಿದೆ
ಈಗ ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಎನ್ನುವುದರ ಒಂದು ಉದಾಹರಣೆಯನ್ನು ನಾವು ನೋಡೋಣ
ನನ್ನ ಹತ್ತಿರ ಇರುವ ಕೋಡನ್ನು ಓಪನ್ ಮಾಡುವೆನು
ನಮ್ಮ ಫೈಲ್ ನ ಹೆಸರು exceptionಸಿಪಿಪಿ ಆಗಿದೆ ಎಂಬುದನ್ನು ಗಮನಿಸಿರಿ
ಈ ಪ್ರೊಗ್ರಾಮ್ ನಲ್ಲಿ ದಿವಿದೆ ಬೈ ಜೆರೊ ಎರ್ರರ್ ಎನ್ನುವುದನ್ನು ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಅನ್ನು ಬಳಸಿ ನಾವು ಬಗೆಹರಿಸುತ್ತೇವೆ
ನಾವು ಕೋಡನ್ನು ಅನುಸರಿಸೋಣ
ಈ ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಬಳಸುತ್ತಿದ್ದೇವೆ
ಇಂಟ್ a ಹಾಗೂ ಇಂಟ್ b ಎನ್ನುವ ಆರ್ಗ್ಯುಮೆಂಟ್ ಗಳನ್ನು ಹೊಂದಿರುವ ಡಿವಿಷನ್ ಎನ್ನುವ ಫಂಕ್ಶನ್ ಇಲ್ಲಿ ಇರುತ್ತದೆ
ನಂತರ ನಾವು b 0 ಇದೆಯೋ ಎಂದು ಪರಿಶೀಲಿಸುತ್ತೇವೆ
ಇದು ನಿಜವಾಗಿದ್ದರೆ ಡಿವಿಷನ್ ಬೈ ಜೆರೊ ಕಂಡೀಷನ್ ಎನ್ನುವ ಎಕ್ಸೆಪ್ಶನ್ ಅನ್ನು ನಾವು ಥ್ರೋ ಮಾಡುತ್ತೇವೆ
ಫಂಕ್ಶನ್ a ಮತ್ತು b ಗಳ ಭಾಗಾಕಾರವನ್ನು ರಿಟರ್ನ್ ಮಾಡುತ್ತದೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇದರಲ್ಲಿ ನಾವು x ಹಾಗೂ y ಎನ್ನುವ ಇಂಟೀಜರ್ ವೇರಿಯಬಲ್ ಗಳನ್ನು ಮತ್ತು z ಎನ್ನುವ ಡಬಲ್ ವೇರಿಯಬಲ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ ನಾವು x ಮತ್ತು y ಗಳ ವ್ಯಾಲ್ಯೂವನ್ನು ಪಡೆಯುತ್ತೇವೆ
ಇದು ನಮ್ಮ ಟ್ರೈ ಎನ್ನುವ ಬ್ಲಾಕ್ ಆಗಿದೆ
ಇಲ್ಲಿ ನಾವು ಡಿವಿಷನ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡಿದ್ದೇವೆ
ಮತ್ತು ರಿಸಲ್ಟ್ ಅನ್ನು z ಎನ್ನುವಲ್ಲಿ ಸ್ಟೋರ್ ಮಾಡುತ್ತೇವೆ
ಆಮೇಲೆ ನಾವು z ದ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಕ್ಯಾಚ್ ಎನ್ನುವ ಬ್ಲಾಕ್ ಆಗಿದೆ
ಇದರಲ್ಲಿ ನಾವು ಎಂಎಸ್ಜಿ ಎನ್ನುವ ಕ್ಯಾರಕ್ಟರ್ ಕಾನ್ಸ್ಟೆಂಟ್ಅನ್ನು ಆರ್ಗ್ಯುಮೆಂಟ್ ಎಂದು ಪಾಸ್ ಮಾಡುತ್ತೇವೆ
ಆಮೇಲೆ ನಾವು ಎಂಎಸ್ಜಿ ಎನ್ನುವುದನ್ನು ಪ್ರಿಂಟ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಟ್ಟಿಗೇ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ ಎಕ್ಸೆಪ್ಷನ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ಎಕ್ಸ್ ಎಂದು ಟೈಪ್ ಮಾಡಿರಿ Enter ಅನ್ನು ಒತ್ತಿರಿ
ex ಡಾಟ್ ಸ್ಲ್ಯಾಷ್ ಎಕ್ಸ್ ಎಂದು ಟೈಪ್ ಮಾಡಿರಿ Enter ಅನ್ನು ಒತ್ತಿರಿ
Enter ಥೆ ವ್ಯಾಲ್ಯೂ ಒಎಫ್ x ಆಂಡ್ y ನಾನು 3 ಮತ್ತು 0 ಎಂದು ಕೊಡುತ್ತೇನೆ
ಔಟ್ಪುಟ್ ಹೀಗೆ ಕಾಣಿಸುತ್ತದೆ ಡಿವಿಷನ್ ಬೈ ಜೆರೊ ಕಂಡೀಷನ್
ನಾವು ಮತ್ತೆ ಕಂಪೈಲ್ ಮಾಡೋಣ
ಅಪ್ ಆರೋ ಕೀಯನ್ನು ಎರಡು ಸಲ ಒತ್ತಿರಿ
Enter ಅನ್ನು ಒತ್ತಿರಿ
ಮತ್ತೊಮ್ಮೆ ಅಪ್ ಆರೋ ಕೀಯನ್ನು ಎರಡು ಸಲ ಒತ್ತಿರಿ
Enter ವ್ಯಾಲ್ಯೂ ಒಎಫ್ x ಆಂಡ್ y ನಾನು 8 ಮತ್ತು 2 ಎಂದು ಕೊಡುವೆನು
ಔಟ್ಪುಟ್ 4 ಆಗಿದೆ
ಟ್ರೈ ಕ್ಯಾಚ್ ಮತ್ತು ಥ್ರೋ ಬ್ಲಾಕ್ ಈ ರೀತಿಯಲ್ಲಿ ಕೆಲಸ ಮಾಡುತ್ತದೆ
ಇದು ನಮ್ಮನ್ನು ಈ ಟ್ಯುಟೋರಿಯಲ್ ನ ಕೊನೆಗೆ ತಂದಿರುತ್ತದೆ
ನಾವು ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ನಾವು ಸಂಕ್ಶಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಎಕ್ಸೆಪ್ಶನ್ ಹ್ಯಾಂಡ್ಲಿಂಗ್ ಟ್ರೈ ಕ್ಯಾಚ್ ಮತ್ತು ಥ್ರೋ ಬ್ಲಾಕ್ ಗಳನ್ನು ನಾವು ನೋಡಿದ್ದೇವೆ
ಒಂದು ಅಸೈನ್ಮೆಂಟ್ ಎಂದು ಎಂಪ್ಲಾಯಿ ಗಳ ವಯಸ್ಸನ್ನು ತೋರಿಸಿರಿ
ವಯಸ್ಸು 15 ಕ್ಕಿಂತ ಕಡಿಮೆ ಇಲ್ಲವೆಂದು ಪರಿಶೀಲಿಸಲು ಎಕ್ಸೆಪ್ಶನ್ ಅನ್ನು ಥ್ರೋ ಮಾಡಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಈ ಈ ಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು